ಹಾಗೆ ಇದು ಇಲ್ಲಿ ಒಂದು ಕುರ್ಚಿ ಎರಡು ಕುರ್ಚಿಗಳು ಕೂಡ ಇಲ್ಲಿ ಇವೆ. ಹಾಗೆ ಗಾಜಿನ ಗ್ಲಾಸ್ ಕೂಡ ಇಲ್ಲಿ ಇವೆ .

ಅಲ್ಲಿ ಇಲ್ಲಿ ಒಂದು ಶೆಟ್ಟರ್ ಕೂಡ ನಮಗೆ ಕಾನಿಸ್ತಾಇದೆ ಹಾಗೆ ಗಾಜಿ ಗಾಜಿನ ಒಂದು ಕಿಡಕಿ ಕೂಡ ಈಳಿ ನಮಗೆ ಕಾನಿಸ್ತಾಇದೆ ಇದು ಕಟಡವಾಗಿದೆ.

ಒಂದು ಆಟದ ಗ್ರೌಂಡ್ ಎಂದು ಹೇಳಬಹುದು ಗ್ರೌಂಡ್ ಹುಲ್ಲುಗಳಿಂದ ಎಷ್ಟು ಚನ್ನಾಗಿ ಬೆಳೆದ್ದಿದೆ ಹಾಗೆ ನಾಲಕೈದು ಕಂಬಗಳು ಕೂಡ ಇಲ್ಲಿವೇ.

ಹಾಗೆ ಇಲ್ಲಿ ಒಂದು ದೊಡ್ಡದಾದ ದ್ವಜ ವನ್ನು ಕೂಡ ಹಾರಿಸಲಾಗಿದೆ ಹಾಗೆ ಇದ್ರ ಸುತ್ತಮುತ್ತಲು ದೊಡ್ಡ ದೊಡ್ಡ ಗಿಡ ಮರಗಳು ಕೂಡ ಇಲ್ಲಿ ನಮಗೆ ಕಾಣ್ಸುತ್ತೆ ಹಾಗೆ ಸುಂದರವಾಗಿ ಕಂಗೊಳಿಸುತ್ತಿದೆ ಇದು.

ಇದು ಒಂದು ಐಡಿಯಾ ಕಂಪನಿ ಆಗಿದೆ ಇ ಕಂಪನಿಯನ್ನು ಟ್ ಪೇಮೆಂಟ್ಡೆ ಡೆಸ್ಕ್ ಎಂಬಾ ಒಂದು ಬೋಡ್ ಮೇಲೆ ಹಾಕಿದ್ದಾರೆ.